ಕುಡಿಯುವಂತ ಸಾಮಗ್ರಿಗಳು ಹಾಗು ಮಕ್ಕಳು ತಿನ್ನುವಂತ ಮ್ಯಾಗಿ ಹಾಗು ಹಗ್ಗಗಳು ಇಲ್ಲಿ ಇವೆ.

ಇದು ಚಿಕನ್ ಬಿರಿಯಾನಿ ಇದ್ರಲ್ಲಿ ಹಲವು ಮಸಾಲೆಗಳನ್ನು ಸೇರಿಸಿ ಮಾಡಲಾಗುತ್ತದೆ ಇದು --

ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದರಲ್ಲಿ ಚಿಕನ್ ಪೀಸ್ ಗಳು ಇರುತ್ತವೆ ಇದನ್ನು --

ಬೆಳೆಯನ್ನು ಬೆಳೆಯುತ್ತಾರೆ ಸುತ್ತಲು ಗಿಡಮರಗಳು ಇವೆ.

ಈ ಬಾತುಕೋಳಿ ಈ ಬಾತುಕೋಳಿಯ ಬಾಯಲ್ಲಿ ಹೋಗಿ ಮತ್ತೆ ಹೊರಗಡೆ ಬರುವಂತ --

ತ್ತಾರೆ. ಈ ಮನೆ ಕಟ್ಟುವುದಕ್ಕೆ ಬುನಾದಿಯಾಗಿ ಕಂಬಗಳನ್ನು ನಿಲ್ಲಿಸುತರದ ಅತ್ಯವಶ್ಯ.

ದೃಶ್ಯದಲ್ಲಿ ಎರಡು ಪ್ಲೇಟ್ ವೆಜ್ ಬಿರಿಯಾನಿ ಇದೆ ಈ ವೆಜ್ ಬಿರಿಯಾನಿಯಲ್ಲಿ ಎಲ್ಲಾ ತರಕಾರಿಗಳನ್ನಾ ಮಿಶ್ರಣ ಮಾಡಿ.

ಇದನ್ನು ಮಾಡಲಾಗುತ್ತದೆ ಇಲ್ಲಿ ಇದನ್ನು ಕೆಲವು ಹೊಸ ಎಲ್ಲಾ.

ಅಂದ್ರೆ ಎಮ್ಮೆ ಹಾಗು ಅದ್ರ ಕರು ಇಲ್ಲಿ ಕಾಣಿಸುತ್ತಿದೆ ಇದು ಹಾಲನ್ನು ಕೊಡುತ್ತದೆ ಇದಕ್ಕೆ ಪ್ರತಿನಿತ್ಯ ಹುಲ್ಲನ್ನ --

ಸ್ವಿಮ್ಮಿಂಗ್ ಫುಲ್ ಅಂದರೆ ಈಜುವ ಕೊಳ.

ಇದು ಪ್ರತಿಯೊಂದು ಅಂದರೆ ದೊಡ್ಡ ದೊಡ್ಡ ಮನೆಗಳ ಮುಂದೆ ಇದು ಇರುತ್ತದೆ ಇಲ್ಲಿ ಜನರು --

ಇದು ಒಂದು ಯಾವದೋ ಆಫೀಸ್ ಆಗಿರಬಹುದು ಅಥವಾ ರೆಸ್ಟೋರೆಂಟ್ ಆಗಿರಬಹುದು. ಇಲ್ಲಿ ರಿಸೆಪ್ಶನ್ನಿಸ್ಟ್ --

ಅವ್ರು ಅಂದರೆ ನಮ್ಮಗೆ ಏನಾದರು ಆ ಸ್ಥಳದ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಮೊದಲು ನಾವು ಅವರನ್ನು ಬೇಟಿ ಮಾಡಿ ಅವ್ರ ಹತ್ರ ಎಲ್ಲಾ ಮಾಹಿತಿಗಳನ್ನು ತೆಗೆದುಕೊಂಡು ಮುಂದಿನ ಒಂದು --

ಇದ್ರ ಕೊಪ್ಪು ಕೆಂಪ್ ದಾಗಿರುತ್ತದೆ ಹಾಗು ಇದರ ವಿವಿಧ ಬಣ್ಣಗಳಲ್ಲಿ ಇದು ಇರುತ್ತದೆ.

ಇದು ಇದನ್ನು ಸಾಕಬಹುದು ಹಾಗು ಮನುಷ್ಯ ತಿನ್ನಬಹುದು ಕೂಡ.

ಕಾಣಿ ಕಾಣಿಸುತ್ತದೆ ಹಾಗು ವಿದ್ಯುತ್ ಬಲ್ಬ್ ವಿದ್ಯುತ್ ಕಂಬಗಳು ಇವೆ ಎರಡು ವ್ಯಕ್ತಿಗಳು ಕೂಡ ಇದ್ದಾರೆ.

ನಮಗೆ ಕೆಲವು ಸಾಮಗ್ರಿಗಳು ಬೇಕು ಆ ಸಾಮಾಗ್ರಿಗಳು ಇಲ್ಲಿ ಕಾಣಿಸುತ್ತಿವೆ ಇಲ್ಲಿ ಬಹಳಷ್ಟು ಗಿಡಗಳಿವೆ.

ಇಲ್ಲಿ ಇದನ್ನು ಉಪಯೋಗಿಸುವದಾವಲ್ಲಿ ಶುದ್ಧವಾದ ಅಂದ್ರೆ ಒಳ್ಳೆಯ --

ಅಂದರೆ ಶಿಕ್ಷಣವನ್ನು ನೀಡುವಂತ ಕೊಠಡಿ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಬಂದು --

ಯೋಳು ಮಂಗಗಳು ಮಂಗಗಳು ಅಲ್ಲಾಇದು ಒಂದು ಪ್ರಾಣಿಗಳು ಇವು ಸಾಕುವಂತಹ ಪ್ರಾಣಿಗಳಲ್ಲಾ ಇದ್ರ ಪಕ್ಕದಲ್ಲಿ ಲೋಳೆಸರದ ಗಿಡಗಳು.

ಇದಕ್ಕೆ ಎರಡು ಕಾಲು ಹಾಗು ಎರಡು ಕೈ ಎರಡು ಕಣ್ಣು ಅವು ಎರಡು ಕಿವಿ ಇದೆ ಇದು ನೋಡಲು ತುಂಬಾ --

ಇಲ್ಲಿ ಓಡುವವರು ಮೂರು ಜನ ಅವರ ಆ ಮೂರು ಜನವರನ್ನು ಹಿಡಿಯಲು ಒಬ್ಬನು ಓಡುತ್ತಿರುತ್ತಾನೆ.

ದೊಡ್ಡದಾದ ಬೃಹುತಾದ ಕ್ರೀಡಾಗಣವಾಗಿದೆ ಇಲ್ಲಿ ಎಲ್ಲಾ ಹುಡುಗರು ಮಕ್ಕಳು ಆಟವಾಡಬಹುದು ಹಾಗು ತಮ್ಮ ಮನ ಪೂಜೆಯನ್ನು ಮಾಡಿಕೊಳ್ಳಬಹುದು.

ಸಮಸ್ತೆ ಒಂದು ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಶಿಕ್ಷಣವನ್ನು ನೀಡಿ --

ಕೂಡ ಇದೆ ಸುತ್ತಲು ಗಿಡಮರಗಳು ಕೂಡ ಇದೆ ಮಕ್ಕಳಿಗೆ ತುಂಬಾ ಒಳ್ಳೆಯ --

ಅಂದರೆ ಇಲ್ಲಿ ತೆಲುಗು ಜನ ಇತರ ಒಂದು ಸವಸ್ತರ್ ಸಿಂಗರಿಸುತ್ತರೆ ಅಂದರೆ ಇಲ್ಲಿ ತಿರುಪತಿಯ ಒಂದು ಮೂರ್ತಿಯಾಗಿರುತ್ತದೆ.